ಒಬ್ಬ ಬಂದ್ ಕುಡ್ಯಾಕ್ ಹತ್ತಾನ್ ರ್ರೀ ಕಾಫಿ ಹೆಂಗದಾ ಅಂತ ಕಕೇಳತಾನ ನೀರಿನ್ ಬಾಟ್ಟಲ್ದು ಫ್ರೆಷು ಕೋಲ್ದು ನೀರ್ ಬೇಕಲ್ರರೀ ಬ್ಯಾಸ್ಗಿ ಬತ್ತಾ ಅದಕ್ಕ ಸೈಡಿಗಲ್ಲಾ ಕೋಲ್ಡ್ ನೀರಿಟ್ಟರ್ರ ಅದ್ರಿಂದಾ ಕಾಫಿದು ಚಿತ್ರ ತೋರ್ಸ್ಯಾರ್ ನೋ--

ಇಲ್ಲಿ ರಾಣಿಗಳು ಜಳಕ ಮಾಡೋ ಸ್ಥಳ ಇದು. ಇದರ ಪಕ್ಕಕ್ಕೆ ಇದ ನರಸಿಂಹ ದೇವ್ನ ಗುಡಿ ಐತ್ರಿ ಯೇನ ಸಮು ಹೋಳಿ ಐತಾಲ್ರಿ ಹೋಳಿ ಬಾಜುಕೆ ಐತ್ರಿ ಅದ್

ಹಸಿರ್ ಕಲರ್ದು ಗಿಡಗೊಳ್ ಅದಾವ್ರಿ ಅದೂ ಹಿಂದಿನ್ ಸೈಡೀನ್ ದ್ರಿ . ಇದು ಗೋಲ್ ಗುಂಬಜ್ ರೀ ಇದ್ಅ ಅಲ್ಲೆಲ್ಲ ಎಲ್ಲ ಸ್ವಚ್ಛ ಮಾಡವ್ರೆ ನೋಡ್ರಿ ಗುಂಪಿ ಗುಂಪಿ ಗುಂಪಿ ಹಾಕ್ಯಾರ್ರಿ ನೋಡಿ ಹುಲ್ಲುಗಳೆಲ್ಲ.

ಬಾ ಚಂಚಂದಾಗ್ ಬಿಟ್ಟರ್ ಮನಿಗಳು ಅಲ್ಲ್ ನೋಡ್ರಿ ರಸ್ತೆ ಹೆಂಗಾದರ್ರೀ ಇಲ್ಲ್ ನೊಕ್ಕೊಂಡ್ನಿತಾನಾ ದೊಡ್ಡ್ ಗುಡ್ದ್ ನಾಗ್ ದೊಡ್ಡ್ ರಸ್ತೆ ಐತಿ ನೋಡ್ರ್ರಿ.

ಬಿ ಎಲ್ ಡಿ ಸಂಸ್ಥೆ ಕಾಲೇಜ್ ಇದೆ ಪಾಟೀಲ್ ಅವರ ಕಾಲೇಜ್ ಇದು.

ಡಾಕ್ಟರ್ ಕಲಿತಾರ್ ಇಂದ ಬಿ ಎಲ್ ಡಿ ಹೊಲಗ ನೌಕರಿ ಮಾಡತಾರ ಎಂ ಬಿ ಪಾಟೀಲ್ ಫೋಟೋ ಹಾಕ್ಯಾರ .

ನಡ್ಬರ್ಕಿನ್ ರೋಡ್ ಅಲ್ ಹೋಗ್ ಬಾಗ್ಲಾ ಮುಟ್ಬೇಕು ಅದ್ರ್ ಹೊರಗ್ ಒಳಗ್ ಹೋದ್ರ ಆಗಳಿದ್ ನೋಡಿದ್ರ್ ರಗಡಾತು .